ಹಾಗೆಯೇ ಅಲ್ಲಿ ಒಬ್ಬ ಮನುಷ್ಯ ನಿಂತಿದ್ದಾನೆ.

ಹಾಗೆ ಆ ಕಡೆ ಕರ್ಟನ್ ಗಳು ಕಾಣುತ್ತಿವೆ.

ಇಲ್ಲಿ ಅನೇಕ ಬಣ್ಣ ಬಣ್ಣದ ವಿಧಗಳ ಪೈಂಟ್ ಗಳು ಕೂಡ ಕಾಣುತ್ತಿವೆ.

ಇದು ಒಂದು ಸ್ವೀಟ್ ಮಾರ್ಟ್ ಇದೆ.

ಲಾಲಿಪಾಪ್ ಇವೆ ಬ್ರೆಡ್ ಗಳು ಕೂಡ ಇವೆ.

ಹಾಗೆ ಅದರ ಪಕ್ಕದಲ್ಲಿ ಚೆಂಡು ಹೂವ ಆರೆಂಜ್ ಅಂಡ್ ಎಲ್ಲೋ ಗಳನ್ನು ಹಾಕಿದ್ದಾರೆ.

ಹಾಗೆ ಒಂದು ಬ್ಯಾಡ್ಮಿಂಟನ್ ವಾಲಿಬಾಲ್ ನೆಟ್ಟನ್ನು ಕಟ್ಟಿದ್ದಾರೆ.

ಹಾಗೆಯೇ ಅನೇಕ ಗಿಡಗಳು ಪೊದೆಗಳು ಕಾಣುತ್ತಿವೆ.

ಇ ಫ಼ೂಟಪಾಥ್ ಅಲ್ಲಿ ಅನೇಕ ಜನರು ವಾಕಿಂಗ್ ಮಾಡುತಿದ್ದಾರೆ.

ದೂರದಲ್ಲಿ ಒಂದು ನೀರಿನ ಟ್ಯಾಂಕರ್ ಕೂಡ ಕಾಣುತ್ತಿದೆ.

ಇದು ಒಂದು ತರಕಾರಿಯ ಅಂಗಡಿ ಇದೆ.

ಅಲ್ಲಿ ಕುಂಬಳಕಾಯಿ ಸೌತೆಕಾಯಿ ಮತ್ತೆ ಆ ಕಡೆ ಸೊಪ್ಪುಗಳು ಇಕ್ಕಿದ್ದಾರ್--

ಒಂದು ದೊಡ್ಡ ಸೋಫಾ ಮತ್ತು ಅದರ್ ಜೊತೆ ಎರಡು ಸೋಫಾ ಗಳು ಮತ್ತು ಒಂದು ಟೇಬಲ್ ಕೂಡ ಇದೆ .

ಆ ಮೀನಿನ ಮೀನನ್ನು ಮಾರಾಟ ಮಾಡುತ್ತಿದ್ದಾರೆ ಜನರಿಗೆ.

ಮತ್ತು ಅಲ್ಲಿ ನಾಕ್ಕೈದು ಜನರು ನಿಂತಿದ್ದಾರೆ.

ಅ ಗಂಡಸರು ಮ ಮ ಮಕ್ಕಳು ಎಲ್ಲರೂ ಒಳಗಡೆ ದರ್ಶನ ದರ್ಶನಕ್ಕೆ ಹೋಗುತ್ತಿದ್ದಾರೆ.

ದೂರ ದೂರದಲ್ಲಿ ಹಚ್ಚ ಹಸಿರಾಗಿರುವ ಗಿಡಗಳು ಮತ್ತು ಅನೇಕ ಬಿಲ್ಡಿಂಗ್ಸ್ ಗಳು ಕೂಡ ಕಾಣುತ್ತಿವೆ.

ಇದು ಒಂದು ಕೇಂದ್ರ ಬಸ್ ನಿಲ್ದಾಣ ಬೀದರ್ ಅಂತ ಬೋರ್ಡ್ ಹಾಕಿದ್ದಾರೆ.

ಎಲ್ಲೇ ನೋಡಿದರೂ ಅಲ್ಲಿ ಎಣ್ಣೆಗಳ ಪೀಪಿಗಳು ಕಾಣುತ್ತಿವೆ.

ಇದು ಒಂದು ಮರೆಯಂ ಡಿಸೈನರ್ ಅಂತ ದೊಡ್ಡದಾದ ಬೋರ್ಡ್ ಹಾಕಿದ್ದಾರೆ.

ಆ ಕಡೆ ಬಾಯ್ಸ್ ಗಳ ಶರ್ಟ್ಸ್ ಗಳು --

ಇದು ಒಂದು ಚಿಕನ್ ಸೆಂಟರ್ ಇದೆ.

ಇಲ್ಲಿ ಒಂದು ಗುಳಿಸ್ತಾನ್ ಹೂವಿನ ಅಂಗಡಿ ಫ್ಲವರ್ ಶಾಪ್ ಅಂತ ಇದೆ.

ಅಂತ ಒಂದು ಬೋರ್ಡ ಅನ್ನು ಹಾಕಿದ್ದಾರೆ.

ಹಿಂದ್ಗಡೆ ಹೂವಿನ ಅಲಂಕಾರ ಮಂಟಪ ಮತ್ತು ಇಳೆದೆಲೆ ಸಹಾಯದಿಂದ ಡೆಕೋರೇಷನ್ ಮಾಡಿದ್ದಾರೆ .

ಈ ಆಫೀಸಲ್ಲಿ ಲೈಟ್ಸ್ ಗಳು ಕಾಣುತ್ತಿವೆ ಹಾಗೇಯೆ ಒಂದು ಟಿ_ವಿ ಕೂಡ ಕಾಣುತ್ತಿದೆ.

ಈ ಕಡೆ ಒಂದು ದೇವರ ಪ್ರತಿಮೆ ಇದೆ.

ಮತ್ತು ತೆಂಗು ಮತ್ತು ಕಳಸವೆಕಿ ಇಕ್ಕಿ ಪೂಜೆ ಮಾಡಿದ್ದಾರೆ.

ಇದು ಒಂದು ರ್ಯಾಕು ಗಳು ಕಾಣುತ್ತಿವೆ ಆ ರ್ಯಾಕು ಗಳ ಒಳಗಡೆ ಕೆಂಪದಾದ ಬಾಕ್ಸ್ ಗಳು ಕಾಣುತ್ತಿವೆ.

ನೀಲಿ ಕಲರ್ ಬಾಕ್ಸ್ ಗಳು ಕಾಣುತ್ತಿವೆ.

ಇದು ಮೋಟಿ ಬಜಾರ್ ಗಂಗ್ ಗಂಧಿ ಗಂಜ್ ಬೀದರ್ ಅಂತ ಬೋರ್ಡ್ ಹಾಕಿದ್ದಾರೆ.

ಹಾಗೆ ಒಂದು ಬ್ರಿಡ್ಜ್ ಕೂಡ ಕಾಣುತ್ತಿದೆ.

ಹಾಗೆಯೆ ಅನೇಕ ಬೈಕ್ ಗಳು ನಿಂತಿವೆ ಗಿಡಗವಳು ಕಾಣುತ್ತಿವೆ ಆಕಾಶ ಕಾಣುತ್ತಿದೆ ಹೆಣ್ಣುಮಕ್ಕಳು ಓಡಾಡುತ್ತಿದ್ದಾರೆ.

ಆ ಗೋಡಲ್ ಒಳಗಡೆ ಮನುಷ್ಯನು ಕೂತಿದ್ದಾನ್--

ಒಳಗಡೆ ಒಂದು ಝರಾಕ್ಸ್ ಮತ್ತು ಅನೇಕ ಪೆನ್ನುಗಳು ಕಾಣುತ್ತಿವೆ.

ಇದು ಒಂದು ಎಮ್_ಆರ್_ಎಫ್ ಟೈಯರ್ ಅಂಡ್ ಸರ್ವೀಸ್ ಅ ಫ್ರಾಂಚೀಸ್ ಅಂತ ದೊಡ್ಡದಾದ ಬೋರ್ಡನ್ನು ಹಾಕಿದ್ದಾರೆ.

ಇಲ್ಲಿ ಒಳಗಡೆ ಒಂದು ಕಾರ್ ನಿಂತಿದೆ ಹೊರಗಡೆ ಒಬ್ಬ ಮನುಷ್ಯ ಫೋನಲ್ಲಿ ಮಾತನಾಡುತ್ತಿದ್ದಾನೆ.